ಒಂದ್ ಚರ್ಚ ಅಲ್ಲಿ ಆಹ್ಹ್ ಫಂಕ್ಷನ್ ನಡೆದಿದೆ ನೋಡಿ ಆಹ್ಹ್ ಎಲ್ಲ ಫಂಕ್ಷನ್ ನಡೀತಾ ಇದೆ. ಫಾದರ್ ಒಬ್ಬರು ಸ್ಪೀಚ್ ಕೊಡ್ತಿದಾರೆ. ಅಹ್ ಒಂದ್ ಇಬ್ಬರು ಸ್ಟೇಜ್ ಮೇಲೆ ಅತಿಥಿಗಳು ಕೂತ್ಕೊಂಡಿದ್ದಾರೆ.

ಹಿಂದಗಡೆ ಒಬ್ಬ ಬೈಕಿನಲ್ಲಿ ಹೋಗ್ತಾ ಇದಾರೆ ಅದ್ ಒಂದು ಹೊಸದಾಗಿ ಓಪನ್ ಆಗಿರುವ ಕೆಫೆ ಇದೆ ಅದರ ಮುಂದೆ ಇವರ ಒಂದ್ ಫೋಟೋ ತೆಗಿಸ್ಕೊಂಡಿದಾರೆ ಚೆನಾಗಿದೆ ಒಂದ್ ಒಳ್ಳೆ ಸ್ಮೈಲ್ ಕೊಡ್ತಿದಾರೆ .

ಈ ಒಂದು ದೇವಸ್ಥಾನ ತರ ಮಾಡಿ ಅಹ್ ಸುತ್ತಲೂ ಪೆಂಡಾಲ್ ಹಾಕಿ ಯಲ್ಲಾ ಬಲ್ಲೋನ್ಸ್ ಇಂದ ಯಲ್ಲಾ ಅಲಂಕಾರ ಮಾಡಿ ಒಂದು ಮೂರ್ತಿನಾ ಹೆಣ್ಣ್ ದೆವ್ರ್ನಾ ಪ್ರತಿಷ್ಠಾಪನೆ ಮಾಡಿದ್ದಾರೆ.

ಅಗ್ಗ ಜಿಮ್ ಸೆಂಟರ್ ಇದು ಚೆನ್ನಾಗಿದೆ ಇದು ನೋಡೋದಕ್ಕು ಸಹ ಜಿಮ್ ಗೆ ಯಾರ್ ಬೇಕಾದ್ರು ಸೇರಿಕೊಂಡು ವೆಯಿಟ್ ಲೂಸ್ ಮಾಡ್ಕೋಬಹುದು .ಚೆನಾಗಿದೆ ಈ ಜಿಮ್ ಸೆಂಟರ್ .

ಇಲ್ಲೊಂದು ಪವಿತ್ರವಾದ ಯಾತ್ರಾ ಸ್ಥಳ ನೋಡ್ತಾ ಇರಬಹುದು ನಾವು ದೇವಸ್ಥಾನಗಳು ಇದಾವ ನೋಡಿ ಸಣ್ಣ ಗೋಫರ್ ತರ ಆ ಒಂದ್ ದೊಡ್ಡ್ ಮರ ನು ಇದೆ ಆ ಮರಕ್ಕೂ ಸಹ ಹರಕೆ ಕಟಕೊಂಡಿರೋರು --

ಹ್ಯಾಟ್ ಸಹ ಹಾಕೊಂಡಿದಾನೆ ಹಿಂದೆ ಪಿಲ್ಲರ್ ಇದೆ ಪಿಲ್ಲರ್ ಮುಂದೆ ನಿಂತ್ಕೊಂಡುಫೋಟೋ ತೆಗಿಸ್ಕೊಂಡಿದಾನೆ ಅಲ ಅಲಿ ಸಿಮೆಂಟೀನ್ ಚೀಲಗಳು ಬಿದ್ದಿದಾವೆ .

ಹಾಗಾಗಿ ಆಫೀಸ್ ಮುಂಡಗಡೇನೇ ಏಳೆಂಟು ಬೈಕ್ ನಿಂತಕೊಂಡಿದವೇ ಹಾಗೆ ಒಂದಿಬ್ಬರು ನಿಂತಕೊಂಡು ಮಾತಾಡ್ತಿದಾರೆ ಜಂಟಲ್ಮ್ಯಾನ್ ಆ ಬ್ಯಾಂಕ್ನಲ್ ಸಹ ಒಬ್ಬರು ಹೊರಗಡೆ ಇಂದ ನೋಡತಾ ಇದಾರೆ.

ನೋಡ್ರಿ ಪಾವಿತ್ರವಾಗಿರುವಂತಹ ಒಂದು ಮುಸ್ಲಿಂ ಅವರು ಪೂಜೆ ಸಲ್ಲಿಸುವಂತಹ ಒಂದು ಮಸ್ಜಿದ್ ನಮಾಜ್ ಮಾಡುವಂತಹ ಒಂದು ಜಾಗ ಹಾಗೆ ಅಲ್ಲಿ ಒಬ್ಬರು ಕುತ್ಕೊಂಡು ನಮಾಜ್ ಮಾಡ್ತಿದ್ದಾರೆ ನೋಡ್ರಿ ಹಾಗೆ ಈಕಡೆ ಒಬ್ರು ಕೊಟ್ಕೊಂಡು ಸಹ ನಮಾಜ್ ಮಾಡ್ತಿದ್ದಾರೆ.